ಇಲ್ಲಿ ಮಳೆ ಬಂದಿದೆ ಡಬರ ನೀರುಗಳು ತುಂಬಿದೆ ಇಲ್ಲಿ ನೀರಿನಲ್ಲಿ ಕಾರು ಬಸ್ಸು ಮುನಿಗಿದೆ.

ಮತ್ತು ಒಂದು ಟಿ_ವಿ ಇದೆ ಒಂದು ಬೋರ್ಡ್ ಇದೆ ಬರೆಯುವ.

ವಿದ್ಯಾರ್ಥಿಗಳು ಕ್ರಾಫ್ಟ್ ಪೇಪರ್ ದಿಂದ ನಾನಾ ತರದ ಡಿಸೈನ್ ಗಳು ಮಾಡುತ್ತಿದ್ದಾರೆ ಕಿಟಕಿ ಇದೆ.

ಈ ಜನರು ಕುಂತಿದ್ದಾರೆ ಒಂದು ದುಖನ್ ಇದೆ ಅದರಲ್ಲಿ ಕುರುಕುರೆಗಳು ಇವೆ.

ಒಂದು ಕಾರ್ ರೊಡಿನ ಮೇಲೆ ಹೋಗ್ತಾ ಇದೆ ಒಂದು ಆಟೋ ನಿಂತಿದೆ.